ಈಗೀನ ಕಾಲದ ಟ್ರೆಂಡ್‌ ಆಗಿದ್ದು ಜನರು ಎಲ್ಲೇ ಹೋದರು ಹೀಗೆ ಸೆಲ್ಫಿ ಯನ್ನು ತೆಗೆದುಕೊಳ್ಳುತ್ತಾರೆ.

ಮಂಟಪ ವನ್ನು ಮದುವೆ ಹಾಗೂ ನಾಮಕರಣ ಹಾಗೂ ಬರ್ತ್ಡೇ ಇತ್ಯಾದಿ ಸಂಭ್ರಮಗಳಿಗೆ ಆಚರಿಸಿಕೊಳ್ಳಲು ತುಂಬಾ ಹೆಚ್ಚಿನ ರೀತಿಯಲ್ಲಿ --

ಇತ್ತ ನೀರು ಪ್ರದೇಶವನ್ನು ಜನರು ತುಂಬಾ ಇಷ್ಟಪಡುತ್ತಾರೆ.

ಟ್ರೋಲ್ ಬ್ಯಾಂಕಿ ನಲ್ಲಿ ಈ ರೀತಿಯದಾಗಿ ಸಾಲು ಗಟ್ಟಿ ಎಲ್ಲರೂ ತಮ್ಮ ತಮ್ಮ ವಾಹಣಗಳಿಗೆ ಪೆಟ್ರೋಲ್‌ನ್ನು ತುಂಬಿಸಿಕೊಂಡು ತಮ್ಮ ಪಾಡಿಗೆ ಹೋಗುತ್ತಾರೆ.

ಇದೊಂದು ಜಿಯೋ ಆಫೀಸ್‌ ಆಗಿದ್ದು ಇಲ್ಲಿ ಜಿಯೋ ಸಿಮ್‌ ಅನ್ನು ಖರೀದಿ ಮಾಡಲು ಜನರು ಹೋಗುತ್ತಾರೆ ಹಾಗೂ ಜಿಯೋ ಸಿಮ್‌ ಅನ್ನು ಖರೀದಿ ಮಾಡಿಕೊಂಡು ತರುತ್ತಾರೆ.

ಮೆರವಣಿಗೆ ಆಗಿದ್ದು ಇಲ್ಲಿ ದೇವರು ಜಾತ್ರೆಯ ಮ್ ಸಂದರ್ಭದಲ್ಲಿ--

ಗಳು ಟೆಕ್ನಿಕಲ್ ಇಶು ಆದಾಗ ಈ ರೀತಿಯಾದ ಮೆಕ್ಯಾನಿಕ್ ಶಾಪ್‌ಗಳಲ್ಲಿ ಅದನ್ನು ನೋಡಿ ಚೆಕ್‌ ಮಾಡಿ ಅದನ್ನು ನೀಟಾಗಿ ಸರಿಪಡಿಸಿ ಕೊಡುತ್ತಾರೆ.